ಇಲ್ಲಿ ಬಹಳಷ್ಟು ಮೋಟರ್ ಬೈಕ್ ಗಳು ನಿಂತಿ--

ನೆಲದ ಒಳಗಡೆ ಒಂದು ಶೆಡ್ಡನ್ನು ಹಾಕಲಾಗಿದೆ.

ಇಲ್ಲಿ ಒಂದು ಸೀರೆ ಅಂಗಡಿ ಇದೆ.

ಮೇಕಪ್ ಸಾಮಾನ್ ಗಳಿವೆ ಹಾಗೆ ಒಂದು ಚಿಕ್ಕದೊಂದು ಕನ್ನಡಿ ಇದೆ.

ಪಾರ್ಟ್ ಇದೆ ಪಾರ್ಟ್ ಒಳಗೆ ಒಂದು--

ಹಾಗೆ ವೈಯಿರ್ಬ ಹಿಂದಗಡೆ ನಾಲ್ಕೈದು ಚೀಲಗಳಿವೆ.

ಮೂಲೆಯಲ್ಲಿ ಒಂದು ಕುಬೇರನ ಮೂರ್ತಿ ಇದೆ.

ಹಾಗು ಎಲ್ಲಾ ಬಾ ಬಸ್ ಗಳ ಮುಂದೆ--

ಹಾಗೆ ಒಂದು ಟ್ಯೂಬ್ ಲೈಟ್ ಇದೆ.

ಹೆಸರು ಸನ ರೆಡಿಮೇಡ್ ಕಲೆಕ್ಷನ್ --